ಇಲ್ಲಿ ನೋಡಿ ಅಹ್ ಕಟ್ಟಡದ ಮುಂಭಾಗದಲ್ಲಿ‌ ಅಹ್ ದ್ವಿಚಕ್ರ ವಾಹನವನ್ನು ನಿಲ್ಸಿದೆ ಹಾಗೆ ಬಂದು ಭೇಟಿ ಕೊಡುವಂತಹ ಜನರ ವಾಹನಗಳು ಅಂಗಡಿಯ ಮುಂಭಾಗದಲ್ಲಿ ನಿಂತಿರೋದನ್ನ ನಾವು ಕಾಣಬಹುದಾಗಿದೆ .

ಎಲ್ಲಾ ಗಾಡಿಯ ಬ ಸ್ಪೇರ್ ಪಾರ್ಟ್ಸ್ ಗಳು ಸಿಕ್ತವೆ ಹಾಗೆ ಹೊಸ ಬೈಕ್ ಗಳನ್ನು ಸಹ ಇಲ್ಲಿಕೊಂಡುಕೋ ಬಹುದುದಾಗಿದೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಲಾಡ್ಜ್ .ಇದರ ಹೆಸರು ಸುಂದರ ಆಶ್ರಯ ಲಾಡ್ಜ ಅಂತ ಹೇಳಿ ಈ ಕಟ್ಟಡದ ಮುಂಭಾಗದಲ್ಲಿ ನಾಲಕ್ಕೂ ಲಾಡ್ಜ್ನ ಮುಂಭಾಗದಲ್ಲಿ ಐದು ಕಾರ್ ಗಳು ನಿಂತಿರುವುದು ಕಾಣಬಹುದಾಗಿದೆ.

ಹಾಗೆಯೇ ಅಲ್ಲಿ ಬಂದಿರೋ ಅಂತ ಭೇಟಿ ಕೊಟ್ಟಿರೋ ಅಂತ ವ್ಯಕ್ತಿಗಳು ತಮ್ಮ ತಮ್ಮ ಲಗೇಜ್ ನೊಂದಿಗೆ ಅಲ್ಲಿ ನಿಂತಿರೋದನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಒಂದು ಬದಿಯಿಂದ ಪ್ಯಾರಡೈಸ್ ಗೆ ಹೋಟೆಲ್ಲಿ ಗೆ ಎಂಟ್ರಿ ಆಗಬಹುದು ಇನ್ನೋದ್ರಿಂದ ಲಾಡ್ಜ್ ಗೆ ಎಂಟ್ರಿ ಆಗಬಹುದು. ಅಲ್ಲಿ ಆ ಕಟ್ಟಡದ ನೆಲಮಾಳಿಗೆಯಲ್ಲಿ ಮೊಬೈಲ್ ಶಾಪ್ ನ ಇರೋದನ್ನ ನಾವು --